ಕಮಲಾಪುರ ಇಲ್ಲಿರುವಂದು ಅಟಲ್ ಬಿಹಾರಿ ವಾಜಪೇಯೀ ಪಾರ್ಕಿನ ಚಿತ್ರಣ ಸೈಕಲ್ ನಿಂತಿದೆ ಕಾಂಪೌಂಡ್ ಮತ್ತು ಗೇಟ್ ಕೂಡಾ ಇದೆ .

ಈ ಚಿತ್ರದಲ್ಲಿ ನಾವು ನೋಡಬಹುದಾದ ಒಂದು ಚಿತ್ರ ವೆಂದರೆ ಇದು ಒಂದು ಇದು ಒಂದು ಬಳ್ಳಾರಿಯ ಒಂದು ಚಿತ್ರಣವಾಗಿದೆ ಇದು ಒಂದು ಗ್ರಾಮೀಣ ಬ್ಯಾಂಕಿನ ಒಂದು ಚಿತ್ರವನ್ನು ನಾವು ನೋಡುತ್ತಿದ್ದೇವೆ.

ಈ ಚಿತ್ರಣವು ಒಂದು ಬಳ್ಳಾರಿಯ ಜಿಲ್ಲೆಯ ಒಂದು ಚಿತ್ರಣವಾಗಿದೆ ನೋಡುತ್ತಿರುವ ಚಿತ್ರಣವೇನಂದರೆ ಇದೊಂದು ಆಂಧ್ರ ಬ್ಯಾಂಕ್‌ನ ಒಂದು ಚಿತ್ರಣ ಗವರ್ನಮೆಂಟ್ ಆಫ್ ಇಂಡಿಯಾ ಅಂಡರ್ ಟೇಕಿಂಗ್ ಬೋರ್ಡ್ನು ಹಾಕಿದ್ದಾರೆ .